ಅವ ಚನ್ನಾಗಿ ಕಂಡು ಫೋಟೋಗೆ ಫೋಸ್ ಕೊಟ್ಟಿರುವುದನ್ನು ನಾವು ಈ ಚಿತ್ರದಲ್ಲಿ ಗಮನಿಸಬೇಕಾಗಿದೆ .

ಈ ದೃಶ್ಯದಲ್ಲಿ ಸ್ಟೇಜಿನ ಮೇಲೆ ಯಾವದೋ ಫಂಕ್ಷನ ಗಳನ್ನ ನಡೆಯುತ್ತಿದ್ದು ಈ ಫಕ್ಷನ್ ಗೆ ತುಂಬಾ ಜನರು ನೆರೆಯುತ್ತಿರುವುದನ್ನು ನಾವು ನೋಡಬಹುದಾಗಿದೆ .

ಹಾಗೆಯೆ ಈ ದೃಶ್ಯದಲ್ಲಿ ಸುಮಾರು ಜನ ಸ್ಟೇಜಿನ ಮೇಲೆ ನಿಂತು ಕುಂ ಮಾತನಾಡುತ್ತಿರುವುದನ್ನುನಾವು ನೋಡಬಹುದಾಗಿದೆ .

ಇದು ಒಂದು ಪೋಸ್ಟ್ ಆಫೀಸ್ ಆಗಿದೆ ಇದು ಹಳ್ಳಿಯ ಪೋಸ್ಟ್ ಆಫೀಸ್ ಆಗಿದ್ದು ಅಷ್ಟೊಂದು ಜನ ಕಾಣುತಿಲ್ಲ ಆದರು ಯಲ್ಲೊ ಒಬ್ಬ ವ್ಯಕ್ತಿ --

ನಾವು ನೋಡಬಹುದಾಗಿದೆ ಈ ದೃಶ್ಯದಲ್ಲಿ ಇಟಚಿಯು ಆರೆಂಜ್ ಕಲರ್ನ ಲ್ಲಿದ್ದು ಚಂದಾ ಕೆಲಸ ಮಾಡುತ್ತಿದೆ .

ಗೇಮ್ಸ್ಗಳನ್ನ ನಾವಿಲ್ಲಿ ಕಾಣಬಹುದು. ನಾವತ್ತಾ ನೋಡಲು ತುಂಬಾ ಸುಂದರವಾಗಿದ್ದು ಆಡಲು ಅಷ್ಟೇ ಮಜಾ. ಕೊಡುವ ಎಲ್ಲ ತರದ ಗಳನ್ನು ನಾವು ಕಾಣಬಹುದಾಗಿದೆ.

ಚಿತ್ರವನ್ನು ನೋಡಬಹುದು ಕೆಂಪು ನೆಲದ ಮೇಲೆ ಚೈರ್ ಹಾಕಿಕೊಂಡು ಕುಂತಿರುವುದನ್ನು ನೋಡಬಹುದು ಅದೆ ಒಂದು ದೇವರ ಫೋಟೋ ವನ್ನು ನಾವು ಸಹ ಕಾಣಬಹುದಾಗಿದೆ .

ಈ ದೃಶ್ಯದಲ್ಲಿ ಹಿಟಾಚಿಯು ಕಾಮಗಾರಿಯನ್ನು ಮಾಡುತ್ತಿರುವುದನ್ನು ನೊಡಬಹುದು ಹಿಟಾಚಿಯು ಗುಂಡಿತೊಡು ಮಣ್ಣನ್ನು ತೆಗೆಯುತ್ತಿದ್ದು ಅದನ್ನು ಮೂರು ಜನರು ನಿಂತುಕೊಂಡು ನೊಡುತಿ --